ಇದು ಒಂದು ಮದುವೆಯ ಫಂಕ್ಷನ್ ಹಾಲ್ ಆಗಿದೆ ಇಲ್ಲಿ ಒಂದು ಅರ್ಚ್ ಅರ್ಚಿ ನ ಡಿಸೈನ್ ಅಲ್ಲಿ ಹೂವಿನ ರೀತಿಯಲ್ಲಿ ಗೊಂಚಗಳನ್ನು ಮಾಡಲಾಗಿದೆ ಬಲೂನ ಅನ್ನು ಕಟ್ಟಲಾಗಿದೆ.

ಇದು ಬಸ್ಸುಗಳ ನಿಲ್ದಾಣ ವಾಗಿರುತ್ತದೆ ಪ್ರೈವೇಟ್ ಬಸ್ಗಳು ನಿಂತಿರುವ ಜಾಗವಾಗಿದೆ.

ಇದು ಒಂದು ಕೇಂದ್ರದ ಒಳಗೆ ಅಲ್ಲಿ ಹೋಗಿ ಅಲ್ಲೇ ನೋಡು ಅಲ್ಲೇ ಹಿಂದಿಯಲ್ಲಿ. ಪೋಷಕರು ನಡುವೆ ಹಾಗೆ ಫೋಟೋಗಳನ್ನು ಹಾಕಿದ್ದು ಇಲ್ಲಿ ಮದುವೆ ಲೈಟಿಂಗ್.